ಇದ್ ಯಾವ್ದೋ ಒಂದ್ ಆಫೀಸ ಅತಃವ ಓಂನ್ಡ್ ಹೊಸ್ --

ಆಹ್ಹ್ ಮತ್ತೆ ಅಲ್ಲೊಂದು ಗೇಟ್ ಇದೆ ಮತ್ತೆ ಈ ಕಡೆ ಆಹ್ಹ್ --

ಪಿಂಕ್ ಕಲರ್ ಬಣ್ಣದ್ದು ಪೈಂಟ್ ಮಾಡವ್ರೆ.

ಲೈಟ್ ಗಳನ್ನ ಹಾಕವ್ರೆ ರಾತ್ರಿಯ ಸಮಯವಾಗಿದೆ ಚೆನ್ನಾಗ್ ಡೆಕೋರೇಷನ್ ಮಾಡಿದ್ದಾರೆ ತುಂಬಾ ಜನ ಸೇರಿದ್ದಾರೆ --

ಈ ಒಂದು ಚಿತ್ರದ್ಲಲಿ ನಾವು ನೋಡಬಹುದು ಒಬ್ಬ ಪುರುಷ ನಿಂತಿದ್ದಾನೆ ಒಂದು ಮಗು ಇದೆ .

ಆಹ್ಹ್ ಎರಡು ಮೈಕ್ ಇದ್ದವೇ ದೊಡ್ಡ ಕಂಬದ ತರ ಮೇಲ್ಗಡೆ ಕಟ್ಟಡವನ್ನು ಕಟ್ಟವ್ರೆ.

ಈ ಚಿತ್ರದಲ್ಲಿ ನಾವು ನೋಡಬಹುದು ಇದು ಯಾವ್ದೋ ಒಂದು ಸಂತೆ ಬೀದಿ ವ್ಯಾಪಾರದ ತರ ನಡೀತಾ ಇದೆ.

ಮೇಲ್ಗಡೆ ಏನೋ ಒಂದ್ ತರ ಪ್ಲಾಸ್ಟಿಕ್ ಹಾಕವ್ರೆ.

ಈ ಚಿತ್ರದಲ್ಲಿ ನಾವು ನೋಡಬಹುದು ಇಲ್ಲಿ ಗ್ರಂಥಾಲಯ ಗಳು ಅಂತ ಕರೆದಿದ್ದಾರೆ.

ಅಲ್ಲಿಂದ ಅಲ್ಲಿವರ್ಗ್ ಸುಮಾರ್ ಬುಕ್ ಗಳನ್ನೂ ಜೋಡ್ಸ್ --

ಈ ಕಡೆನೂ ಗಿಡ ಮರಗಳಿದ್ದವೇ ಆ ಕಡೆ ಗಿಡ ಮರ ಗಿಡ ಮರಗಳಿದ್ದಾವೆ.

ಕಟ್ಟಡದ ಹತ್ತತ್ರ ಒಂದು ಕಾರು ಸಹ ನಿಂಥಂಕೊಂಡಿದೆ ಆಕಾಶ ಬಿಳಿ ಬಣ್ಣದಿಂದ ಕಾಣಿಸ --

ಆಸ್ಟ್ಯಾಚು ತುಂಬಾ ಕೆತ್ತನೆ ಮಾಡಿ ಮಾಡಿದ್ದಾರೆ ಅದನ್ನ --

ಇಲ್ ನೋಡಬಹುದು ಹಿಂದೆ ಮನೆ ತರನು ಸಹ ಕಾಣಿಸ್ತಿದೆ.

ಇಲ್ಲಿ ಒಬ್ಬರು ಎಥಿಕೊಂಡಿದ್ದಾರೆ ಇನ್ನೊಬ್ಬನನ್ನ ಏನೋ ಒಂದು ಪ್ರೇಕ್ಷಕರ ಗಮನ ಸೆಳೆಯೋದಕ್ಕೊಸ್ಕರ.

ಇಲ್ನೋಡಿ ನಾವು ಚಿತ್ರವನ್ನು ನೋಡಬಹುದು ಈ ಚಿತ್ರದಲ್ಲಿ ಆಕಾಶ ಶುಭ್ರ ಬಣ್ಣ ಕಾಣಿಸ್ತಿದೆ ಏನೋ ಒಂದ್ ತರ ಕಟ್ಟಡಗಳು ಕಾಣಿಸ್ತಿದೆ.

ಅಂದ್ರೆ ರೈಲ್ವೆ ಸ್ಟೇಷನ್ ಏನೋ ಕಾಣಿಸ್ತಾ ಇದೆ. ರೈಲ್ವೆ ಸ್ಟೇಷನ್ ಅಥವಾ ಬಸ್ಸ್ಟ್ಯಾಂಡ್ --

ಆಟೋಗಳು ನಿಂತುಕೊಂಡಿದ್ದವೇ ಮೂರ್ ನಾಲ್ಕು ಆಟೋಗಳು ಇದ್ದವೇ ಅಲ್ಲೊಂದ್ ಛತ್ರಿ ಕಾಣಿಸ್ತಾ ಇದೆ .

ಇಲ್ಲಿ ಒಂದ್ ಹಸ್ರು ಕಲರದು ಮೇಲ್ಗಡೆ ಶೆಡ್ ಹಾಕವ್ರೆ.

ಅಲ್ಲಿ ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿದೆ ಕೆಳಗೆಡೆ ಮೆಟ್ಟಿಲುಗಳು ಇದ್ದವೇ ಈಕಡೆ ಏನೋ ಇಟ್ಟವ್ರೆ.

ಲೈಟ್ ಕಂಬಗಳು ಇದ್ದವೇ ಮುಂದೆ ಕರ್ವ್ಸ್ ಇದೆ ಇದು ಮೇನ್ ರೋಡ್ ಇದೆ.